ಮತ್ತೆ ಮಳೆ ಚಳಿಯಿಂದೆಲ್ಲಾ ಸ್ವಲ್ಪ ನಾವು ಸುರಕ್ಷಿತವಾಗಿ ಇರತ್ತಿವಿ ಮತ್ತೆ ನಾವು ಈಸಿ ಅಂದ್ರೆ ಟ್ರಿಪ್ ಮಾಡಬಹುದು ತುಂಬಾ ದುರನೇ ಹೋಗಲ್ಲಾ ಕಾರ್ ಅಲ್ಲಿ ಮತ್ತೆ ಕಾರ್ ಅಂದ್ರೆ ಈಗ ಫುಲ್ ಮೈಲೇಜ್ ಕೊಡತಾ ಇರುತ್ತೆ ಮತ್ತೆ ಪೆಟ್ರೋಲ್ ಸೇವಿಂಗ್ ಆಗುತ್ತೆ.

ಅಲ್ಲಾದ್ರೆ ನಮಗೆ ಒಂದು ಆಫರ್ ನಮಗೆ ಸಲೂನ್ ನಲ್ಲಿ ಯಾವ ಸ್ಟೈಲ್ ಬೇಕು ಆ ಸ್ಟೈಲ್ ಮಾಡಕೊಡತಾರೆ ಮತ್ತೆ ದುಡ್ಡು ಅಷ್ಟೇನು ಜಾಗ ತಕೋಣನೂ ಫಿಫ್ಟಿ ರುಪೀಸ್ ಒಳಗೆ ತೋಕೋತರೆ. ಅಲ್ಲಿ ಅಂದ್ರೆ ಯಾವತರ ಫೇಸ್ ವಾಶ್ ಬೇಕೋ ಅದನ್ನೆಲ್ಲಾ ಮಾಡಸಬಹುದು.

ನಾವು ಅದನ್ನು ಸಂತೋಷವಾಗಿ ಕೊಡತ್ತೇವೆ ಯಾಕಂದ್ರೆ ಒಂದು ನೀರಿನ ವ್ಯವಸ್ಥೆತುಂಬಾನೇ ನಮಗೆ ಇದೆ. ಬಟ್ಟೆತೊಳೆಯಕಾಗಿರಬಹುದು ಕುಡಿಯಕಾಗಿರಬಹುದು ನಮ್ಮ ಬೇರೆ ಇನ್ನಇತರ ಕೆಲಸ ಕೆ ಆಗಿರಬಹುದು ನೀರಿನ ಟ್ಯಾಂಕ್ ನಮಗೆ ತುಂಬಾನೇ ಹೆಲ್ಪ್ ಮಾಡತ್ತಿದೆ.